ನೀರಿನ ಒಳಕ್ಕೆ ಹೋದರೆ ಮೊಸಳೆಗಳು ಮನುಷ್ಯನನ್ನು ನುಂಗುತ್ತವೆ ನುಂಗಿ ತಿಂದಾಕಿ ಸಾಯಿಸುತ್ತವೆ ಇದರ ಕೈಗೆ ಸಿಕ್ಕಿದ ಗೋವಿಂದ ಆದರೆ ಈ ಮೊಸಳೆ ದಡಕ್ಕೆ ಬಂದು ಏನೋ ಹುಡುಕಿಕೊಂಡು ಸಿಗದೇ ಮತ್ತೆ ವಾಪಸ್ ಹಿಂತಿರುಗಿದೆ.

ಈ ಬಿಸ್ಕೆಟ್ ಗಳನ್ನೂ ಜೋಡಿಸಿ ಇದು ಒಂದು ಅಹ್‌ ಸ್ವಿಟ ನ್ನ ಜೊಡಿಸಿ ತುಂಬಾ ಚೆನ್ನಾಗಿ ಕಾಣುವಂತೆ ಮಾಡಿದ್ರು ನೊಡಿದ್ರು ತಿನ್ನ ಬೇಕೆನಿಸ ಅಷ್ಟು ಚೆನ್ನಾಗಿ --